ಇದ್ರೊಳಗ ಪೆನ್ಸಿಲ್ ರಬ್ಬರು ಪುಸ್ತಕಗಳು ಕೋಪಿಗಳು ಎಲ್ಲ ಸಿಗ್ತಾವ ಇದ್ರಿಂದ ಬಾಳ ಉಪ್ಯೋಗ ಆಗೈತೆ.

ಮಸೀದ್ ಮುಂದ ಬೇವಿನ್ ಗಿಡ ಐತೆ ಮಸೀದ್ ಮೇಲೆ ನೀಲಿ ಕಲರ್ ಬ ಬಣ್ಣದ ಲೈಟ್ ಗಳ ಹಾಕ್ಯಾರ.

ಸ್ಟ್ರೀಟ್ ಲೈಟ್ ಗಳು ಹಾಕ್ಯಾರ ನೋಡೋಕ್ ಬಾಳ ಚಲೋ ಕಾಣ್ಸ್ತಾದ .

ಇದು ನೀ ಸ್ವಚ್ಚ ಆಗೈತೆ ಇದ್ರೊಳಗೆ ಟಿಕೇಟ್ --

ಜನ ಬಂದ್ರೆ ಸೀಟ್ ಎಲ್ಲ ಫುಲ್ಲ್ ಆತದ ಆವಗ ಸಿನ್ಮಾ ಚಾಲೋ ಆತಾದ ನೋಡೊಕೆ ಚಲೋ ಕಾಣಿಸ್ತದ.

ಹೆಣ್ ಮಕ್ಳು ಗಂಡ್ಮಕ್ಕ್ಳು ಹೊಲಿತಾರ ಹೆಣ್ಣ್ಮಕ್ಕ್ಳು ಬ್ಲೌಸ್ ಚಲೋ ಹೊಲಿತಾರ ಡಿಸೈನ್ ಡಿಸೈನ್ ಹಚ್ಚೆ ಹೊಲಿತಾರ ಪಕ್ಕದಲ್ಲಿ ಅಂಗ್ಡಿ ಬಿಳ್ಸಾಕತ್ತಾರ .

ಇದು ಆರ್.ಟಿ.ಪಿ.ಎಸ್ಸ್ ಪವರ್ ಪ್ಲ್ಯಾಂಟ್ ಇದ್ರೊಳಗ ಎಲ್ಕ್ಟ್ರಿಷಿಯನ್ ಎಲೆಕ್ಟ್ರಿಕ್ ಜನರೇಷನ್ ಮಾಡ್ತಾರ.

ಇದು ಹಳೆ ಸಿಮಿಂಟಿನ್ ಮನೆ ಇಲ್ಲಿ ನಮ್ಮ್ ಅಣ್ಣ್ ತಮ್ಮಾವ್ರು ಕುಂತಾರ.

ಇಲ್ಲಿ ಪೆನ್ಸಿಲ್ ರಬ್ಬರು ಶಾರ್ಪ್ನರ್ --

ಇಲ್ಲಿ ಪೂಜಾರಿ ಸಾಯಿಬಾಬ ಪೂಜೆ ಮಾಡಕತ್ತಾರ.